ಮತ್ತು ಮಧ್ಯದಲ್ಲಿ ಬೆಂಚ್ ಗಳಿವೆ ಹಾಗು ಇಲ್ಲಿ ಕುಳಿತುಕೊಳ್ಳಲು ಹಲವಾರು ಸೀಟ್ ಚೇರ್ ಗಳನ್ನು ಕಾಣಬಹುದಾಗಿದೆ.

ಮತ್ತೆ ಇದು ಒಂದು ಬಜಾರ್ ಆಗಿದ್ದು ಅಕ್ಕಪಕ್ಕದಲ್ಲಿ ಬೀದಿ ವ್ಯಾಪಾರಗಳು ಮಾಡುತ್ತಿದ್ದಾರೆ ಮತ್ ದೊಡ್ಡ್ ದೊಡ್ ಬಿಲ್ಡಿಂಗ್ಸ್ ಗಳು ಸಹ--

ಮತ್ತು ಅವುಗಳ ಬಣ್ಣದಲ್ಲಿವೆ ಹಾಗು ಒಂದು ಗೊಂಬೆಯು ತಬಲವನ್ನು ಬಾರಿಸುತ್ತಿದೆ.

ಹಾಗು ಇಲ್ಲಿ ಒಂದು ಬೆಡ್ಶೀಟ್ ಇದೆ ಹಾಗು ಇಲ್ಲಿ ಎರಡು ತಲೆ ದಿಂಬುಗಳನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವೊಂದು ಶುಭ ಕಾರ್ಯ ನೆಡೆಯುತ್ತಿರುವ ಸ್ಥಳವನ್ನು ಗಮನಿಸಬಹುದು.

ಮತ್ತು ಕುಳಿತುಕೊಳ್ಳಲು ಎರಡು ಚೇರ್ ಗಳನ್ನು ಕಾಣಬಹುದು ಮತ್ತು ಇಲ್ಲಿ ಫ್ಯಾನ್ ಸಹ ನಾವು ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಪಾರ್ಕ್ ಅನ್ನು ನೋಡಬಹುದು ಹಾಗು ಈ ಪಾರ್ಕಿನಲ್ಲಿ ಮೂರು ಬಿದಿರಿನ ಮನೆಗಳು ನಾವು ಕಾಣಬಹುದಾಗಿದೆ.

ಮತ್ತು ಅಲ್ಲಿ ಕುಳಿತುಕೊಳ್ಳಲು ಕಟ್ಟಿಗೆಯ ಡೈನಿಂಗ್ ಟೇಬಲ್ ಮತ್ತು ಕಟ್ಟಿಗೆಯ ಸ್ ಚೇರ್ ಗಳನ್ನು ಸಹ ನಾವು ಕಾಣಬೋದು.

ತ್ತಿಲಿ ಕಬ್ಬಿಣದ ಗೇಟ್ ಸಹ ಇದೆ ಹಾಗು ಇಲ್ಲಿ ಒಂದು ಚಿಕ್ಕದಾದಂತ ಸಿಂಟೆಕ್ಸ್ ಅನ್ನ ನೋಡಬ--

ಅದರಲ್ಲಿ ಏರೋಪ್ಲೇನ್ ಬೈಕ್ ಹೀಗೆ ಬೇರೆ ಬೇರೆ ವಸ್ತುಗಳಿವೆ.

ಹಾಗು ಹಿಂದಗಡೆ ಕೇಸರಿ ಬ ಬಿಳಿ ಮತ್ತ ಹಸಿರು ಬಣ್ಣದ ಬಲುನ ಗಳನ್ನು ಕಾಣಬಹುದು.

ತೋಟಗಾರಿಕೆ ದಿನಾಚಾರಣೆ ಸಸ್ಯ ಸಂತೆ ಮತ್ತು ತೋಟಗಾರಿಕೆ ಅಭಿಯಾನ ಪ್ರದರ್ಶನ ಮತ್ತು ಮಾರಾಟ ಸಮಾರಂಭಕ್ಕೆ ಸ್ವಾಗತ ಎಂದು ಬೋರ್ಡನ್ನು ಕಾಣಬೋದು.

ಹಾಗೂ ಈ ಕಾರಿನ ಪಕ್ಕದಲ್ಲಿ ಒಂದು ಸ್ವಿಚ್ಬೋರ್ಡ್ ಸಹ ನೋಡಬಹುದು.

ಹಾಗು ಎರಡು ದ ಚ್ ದೊಡದಾದಂತ ಕಫಾಟಗಳನ್ನು ನೋಡಬಹುದು ಮತ್ತು ಗಡಿಯಾರವು ಸಹ ನಾವಿಲ್ಲಿ ನೋಡಬಹುದು.

ಮತ್ತು ಪಕ್ಕದಲ್ಲಿ ದೊಡ್ಡದಾದಂತಹ ಬಿಲ್ಡಿಂಗ್ ಅನ್ನು ನೋಡಬಹುದಾಗಿದೆ.

ಇದರ ಮುಂದ್ಗಡೆ ಕೆಲವು ಚಿಕ್ಕ ಚಿಕ್ಕ ಕುಂಡದಲ್ಲಿ ಕುಂಡಲದಲ್ಲಿ ಗಿಡಗಳಿವೆ.

ಹೀಗೆ ಹಲವಾರು ಬಗೆಯ ಮೊಬೈಲ್ಸ್ ಗಳನ್ನು ಕಾಣಬಹುದು.

ಮತ್ತಿಲ್ಲಿ ತೂಕ ಮಾಡ್ತಕ್ಕಂತ ತೂಕದ ಮಿಷಿನ್ ಅನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಬೆಳ್ಳಿಯ ಅಂಗಡಿಯನ್ನು ಕಾಣಬೋದು.

ಕಾಣಬೋದು ಮತ್ತು ಇಲ್ಲಿ ದೀಪ ಹಚ್ಚತ ಹಚ್ಚುವ--

ಮತ್ತು ಇಲ್ಲಿ ಜಾರುಬಂಡಿಗಳ ಸಹ ಇವೆ ಮತ್ತು ಮೂರು ಟೇ ನಾಲ್ಕು ಟೆಂಗಿನ ಮರಗಳು ಸಹ ಇವೆ.

ಮತ್ತು ಇಲ್ಲಿ ಒಂದು ಬ್ಯಾರಲ್ ಸಹ ಕಾಣುತ್ತಿದೆ ಮತ್ತು ಒಂದು ಸ್ಟೂಲ ನ್ನು ನೋಡಬಹುದು.

ಮತ್ತು ಇಲ್ಲಿ ಒಬ್ಬ ಮಹಿಳೆ ಕುಳಿತುಕೊಂಡಿರುವ ದೃಶ್ಯ ನೋಡಬಹುದು.

ಈ ಚಿತ್ರದಲ್ಲಿ ನಾವು ಟಾರ್ಗೆಟ್ ಶೂಟಿಂಗ್ ಅಕಾಡೆಮಿ ಎಂಬ ಬೋರ್ಡನ್ನು ಕಾಣಬಹುದು.

ಹಾಗೂ ಗೇಟ್ ಸಹ ದೊಡ್ಡದಾಗಿದೆ ಮತ್ತು ಇಲ್ ಒಂದು ಕಲ್ಲಿನ ಸ್ತಂಭವನ್ನು ನೋಡಬಹುದು.

ಮತ್ತು ಹೊರಗಡೆ ಒಂದು ಶೂ ಸಹ ನಮಗೆ ಇಲ್ಲಿ ಕಾಣುತ್ತಿದೆ.

ಮತ್ತೆ ಕೆಳಗ್ ಗಾಡಿಗಳ ಸಹ ನಿಂತುಕೊಂಡಿವೆ.

ಮತ್ತು ಸುತ್ತಲು ಚಿಕ್ಕ ಚಿಕ್ಕ ಮನೆಗಳನ್ನು ಕಾಣಬಹುದಾಗಿದೆ.

ಮತ್ತೆ ಇಲ್ಲಿ ಹಲವಾರು ಬಗೆಯ ಬಣ್ಣ ಬಣ್ಣದ ವಾಚುಗಳು ಬ್ರಾಂಡೆಡ್ ವಾಚ್ ಗಳು ಸಹ ಇವೆ.

ಈ ಚಿತ್ರದಲ್ಲಿ ನಾವು ಒಂದು ದೊಡ್ಡದಾದಂತೆ ಗುಡ್ಡವನ್ನು ಕಾಣಬಹುದು.

ಮತ್ತು ಈ ಫೋಟೋ ದ ಅಂಚಿನಲ್ಲಿ ಕೆಲವು ಚಿಕ್ಕ ಚಿಕ್ಕ ಮರಗಳು ಗಿಡ ಮರಗಳು ಬೆಳೆದಿವೆ ಹಾಗೂ.

ಹಾಗು ಪಕ್ಕದಲ್ಲಿ ದೊಡ್ಡ ದೊಡ್ಡದ ಬಿಲ್ಡಿಂಗ್ಸ್ಗಳನ್ನು ನೋಡಬಹುದಾಗಿದೆ.

ಮತ್ತು ಇಲ್ಲಿ ಎಡ ಮತ್ತು ಬಲ ಭಾಗದಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಸಹ ನಮಗೆ ಕಾಣುತ್ತಿವೆ.